ನಾನು ಅದು ಒಂದು ಏಳೆಂಟ್ ವರ್ಷ ಮುಂಚೆ ಹೋಗಿದ್ದೆ.

ಹಾ ಹ, ನಾವ್ golden temple ಗ್ ಹೋಗ್ಲಿಕ್ಕಾಗ್ಲಿಲ್ಲ.

Falls ಗೆ ಮತ್ತೆ, ಇದಕ್ಕೆ park ಗೆಲ್ಲ ಹೋಗಿ ಬಂದಿದ್ವಿ.

ಅಂದ್ರೆ golden temple ಸಖತ್ ಉಂಟು.

ಹ, ಅದೊಳ್ಳೇ place ಮಾತ್ರ golden temple. ಹಾ ಅಲಾ? next time ನೋಡುವ, ಒಟ್ಟಿಗ್ ಹೋಗುದಾದ್ರೆ, ಹೋಗುದಂತ್ ಹೇಳಿ ನಮ್ಗೆ.

ಅದೇ golden temple ಆದ್ರೆ ಒಂದ್ ಸ್ವಲ್ಪ ನೋಡ್ಲಿಕ್ಕೆ ಚಂದ ಉಂಟು.

Abbey falls ಗೆ ಆದ್ರೇ, ಅದೂ ನೀರ್ ನೋಡ್ಲಿಕ್ಕೆನೆ ಚೆಂದ. ಹೌದೌದೌದು, ಅದು ಮೇಲಿಂದ ಕೆಳಗೆ ಬೀಳುದು, ನಡ್ಕೊಂಡೆಲ್ಲ ಹೋಗಿ.

ಅಲ್ಲ, ನೀವ್ ಹೋಗುವಾಗ ಅಲ್ಲಿ ಸ್ನಾನ ಮಾಡ್ಲಿಕ್ಕೆ ಬಿಡ್ತಾ ಇದ್ದ್ರಾ?

ಇಲ್ಲಿಲ್ಲ, ಬಿಡುದಿಲ್ಲಲ್ಲ? ಹೌದೌದು ಬಿಡ್ತಿರ್ಲಿಲ್ಲ, ಮುಂಚೆ ಎಂತಾದ್ರೂ, ಮುಂಚೆ ಬಿಡ್ತಿದ್ರು ಈಗ ಬಿಡುದಿಲ್ವೇನೋ? ಒಟ್ಟಾರೆ ಅಲಾ, ಸ್ನಾನ ಗೀನ ಮಾಡುದ್ ನೀರಲ್ಲಿ ಎಂತಾದ್ರೆ ಹಾಗೆ ಉಂಟು. ಹಾ, ಹಾಗೆ ಬಿಡುದಿಲ್ಲ ಕಾಣ್ಬೇಕು.

ಹಾಗೆಸ, ಸರಿ ಧನು ಅಕ್ಕ, ನಾನ್ ನಿಮ್ಗೆ next time ಮಾಡ್ತೇನೆ.

ನಾನು ಕೆಲ್ಸಯೆಲ್ಲ ಆಗಿ ಈಗ ಕೂತದ್ದು.

ಹೌದಾ busy ಇದ್ರಿಯ.

ನಾನು ಅಷ್ಟೇ ಹೊರಗ್ ಹೋಗ್ ಬಂದೆ just ಹೊರಗೆ ಹೋಗಿ ಬಂದು ಕುತ್ಕೊಂಡೆ ಇವಾಗ.

ಹೌದಾ ಆಯ್ತಾ ಚಾ ಎಲ್ಲ ಕುಡ್ದು ಆಯ್ತಾ.

So ಇವತ್ತು bread cutlet ಮಾಡಿದು.

ಹಾ ಹಾಗೆ ಏನ್ ಗೊತ್ತ ನಂದು ನಮ್ದು friend ಇದ್ರಲ್ಲ ಅನ್ನಪೂರ್ಣ ಅಂತ ಅವರದು ಹುಟ್ಟುಹಬ್ಬ ಬರ್ತಾ ಇದ್ದೆ. ಅದ್ಕೆ ನಾವು ಮುಂಚೆಯಾಗಿ ಎಂತಾರು ಒಂದು plan ಮಾಡುವ ಅಂತ ನಂದು think ನಾನ್ ನಾವು ಯೋಚಿಸ್ತಿದ್ದೇನೆ.

ಹಾ ಹೌದಾ ಮಾಡುವ ಅಲ್ಲ ಹ್ಮ್‌ ಹೇಳಿ ನೀವು ಹೇಳಿ ನಾನು ಎಲ್ಲಿ ಮಾಡುವಂತ ಹೇಳಿ.

ನನ್ನ ಮನೆಯ ಮೇಲೆ ಒಂದು terrace ಇದೆ ಅಲ್ಲಿಯೇ ಮಾಡುವ ಅಲ್ಲ.

ಹಾ ಅಲ್ಲಿಯೇ ಮಾಡುವ ಹ್ಮ್‌ ಮತ್ತೆ ಅವ್ಳಿಗೆ ಗೊತ್ತಾಗ್ಬಾರ್ದು ಹೇಗೆ ನಾವು ಒಂದು surprise ಕೊಡ್ಬೇಕು ಅವ್ರಿಗೆ ಹೇಗೆ ಮಾಡುದಂತ ಹೇಳಿ first ಗೆ ನಾವು ಅಂದ್ರೆ ಒಂದೇ ಒಂದೇತರದು ಎಲ್ಲ dress ನಮ್ಮ. dress code ಎಲ್ಲಾ ಒಂದೇ ತರಮಾಡಿ ಹಾಗೆಲ್ಲ ನಮ್ಮ friends ನವರಿಗೆ ಹೇಳಿ ರೀತಿ ಎಲ್ಲ ಮಾಡುವ ಒಂದು ಒಳ್ಳೆ ಮಾಡಿ decoration ಎಲ್ಲಾ.

ಹೌದಲ್ಲ cake ಎಲ್ಲ cut ಮಾಡಿ ಒಂದು surprise .

Surprise ಇರ್ಲಿ cake ಯಾವರೀತಿದ್ ಆಗಬೋಹುದು ಏನು ಹೇಗೆ ಮಾಡುವ ಯಾವ್ದು ತರಬಹುದು.

ನೋಡುವ ಅವಳಿಗೆ ಒಂದು chocolate ಇಷ್ಟನಾ chocolate ಅದೇ ನಾವು order place ಮಾಡಿದ್ರೆ ಆಯ್ತು.

ಹೌದಾ ಮತ್ತೆ ಹೇಗೆ ಇದು ಉಡುಗೊರೆಯೆಂತ ಹೇಗೆ ಕೊಡೋದು ಏನ್ ಕೊಡುವಂತ. ಉಡುಗೊರೆ ಅವ್ಳಿಗೆ dress ಅಂದ್ರೆ ತುಂಬಾ ಇಷ್ಟ ಬಟ್ಟೆ ಅಂದ್ರೆ ಅವ್ಳಿಗೆ ಇಷ್ಟ so ಬಟ್ಟೆ ಉಡುಗೊರೆ ಕೊಡುವ ಅಂತ.

ಯಾವರೀತಿ ಕೊಡುವ ಹೇಗೆ ಒಂದು ಹೀಗೆ simple .

ಹೌದಾ ಹಾಗಾದ್ರೆ ಬನ್ನಿ ಒಟ್ಟಿಗೆ ಹೋಗಿ ತಗೋಳ್ವ ಹ.

ತಗೋಳ್ವ ಅಲ್ಲ ಎಲ್ಲಿ ತಗೋಳ್ವ Udupi ಯಲ್ಲಿ ತಕೋಳುದ ಅಥವಾ ಹೇಗೆ ನಿಮ್ಮ ನಿಮಗೆ ಅನುಕೂಲ ಇದ್ದಹಾಗೆ . ತಗೋಳ್ವ Udupi ಹಾ Udupi ಯಲ್ಲಿ ತೆಕೊಂಡು ಮತ್ತೆ ಇದು ಮಾಡಿದ್ರೆ ಆಯ್ತು ಮತ್ತೆ ಮತ್ತೆ . ಯಾವಾಗ ಇಡುವ ಹುಟುಹಬ್ಬದ ದಿನವೇ ಇಡುವ ಅಥವಾ.

ಅಲ್ಲ ನಾವು ಕೊಡುದು ಅಲ್ಲ ನಾವು ಆಗಿ ನಾವು ಆಗಿ surprise ಆಗಿ ಕೊಡುದಲ್ಲ ಹಾಗಾಗಿ ಬೇರೆ ದಿನ ಒಂದು ದಿವ್ಸ .

ಎಲ್ಲರಿಗು ಯಾವಾಗ ಅವರಿಗೆ time ಸಿಗ್ತಾದ ನೋಡುವ.

ಅಡ್ಡಿಲ್ಲ ಅಲ್ಲ ಎಷ್ಟು ಸಂಜೆ ಒಂದು ಏಳು ಎಂಟು ಗಂಟೆಗೆ ಇಡ್ಲಿಕೆ ಹೇಳಿ.

ಸಂಜೆ ಎಂಟು ಗಂಟೆಗೆ ಕಷ್ಟ ಆದೀತು ಅಲ್ಲ.

ಒಂದು ನಾಲ್ಕ್ರಿಂದ ಐದು ಗಂಟೆ ಒಳಗೆ ಮುಗ್ಸಿದ್ರೆ ಆಯ್ತು ಎಲ್ಲರೂ ಮನೆಗೆ ಹೋಗ್ಬೇಕಲ್ಲ . ಆಹ್ ಇದು ಸಂಜೆ snacks ಮಾಡುವ ಅಂತನ ಇದು ಬೇಡ್ವ ಊಟಯೆಲ್ಲ ಬೇಡ್ವ.

ಊಟಯೆಲ್ಲ ಬೇಡ ಊಟಯೆಲ್ಲ ಯಾರು ತಿಂತಾರೆ ಈಗಿನ ಕಾಲದಲ್ಲಿ.

ಒಮ್ಮೆ ತಿಂಡಿ ಮಾಡಿದ್ರೆ ಆಯ್ತಲ್ಲ ಸಾಕಲ್ಲ .

ಆಗ್ಬಹುದು ನೋಡುವ ಹಾಗೆ ಅದೇ ಹೇಗೆ ಆಂತ ಹೇಳಿ ಒಂದು. ನಮ್ಮ gr~ ನಮ್ಮ ಗುಂಪಿನಲ್ಲಿ ಬಿಟ್ಟು ಬೇರೆ ಅವಳದು friends ಯಾರಾದ್ರೂ ಗೊತ್ತಿದ್ರೆ ನೀವು ಕರೀಬಹುದು ನಿಮ್ಗೆ ಅವಳ friends ಗುರ್ತ ಇದ್ರೆ.

ಹ್ಮ್‌ ಸರಿ ಹಾಗಾದ್ರೆ ನೋಡ್ವ ಎಲ್ಲರೂ ಒಂದು gru~ ಗುಂಪು ಮಾಡಿ ಒಂದು WhatsApp ಲ್ಲಿ ಎಂತ ಅಂತ ಮಾತಾಡಿ ಮತ್ತೆ ಮುಂದುವರಿಸುವ ಅಲ್ಲ.

okay ಸರಿ ಇಡ್ತೇನೆ okay take care bye bye ಹಾ.

ಹ ಚಂದ್ರಶೇಖರ್ ಅವರೆ ಹೇಗಿದ್ದೀರ? ಹ fine ನೀವ್ ಹೇಗಿದ್ದೀರ?

ಮತ್ತೇ ವಿಶೇಷ ಚಾ ಆಯ್ತಾ?

ಹತ್ತೈತು ಇನ್ನುಸ ಏಳ್ಳಿಲ್ಲ .

ಹಾ ಹಾಗೆ ಮತ್ತೆ ವಿಶೇಷ ಹೇಗಿದ್ದಾರೆ ಮನೆಯಲ್ಲಿ ಎಲ್ಲ?

ಹ್ಮ್ ಮತ್ತೆ ನಾಲ್ದು ಹೊಸ ವರ್ಷಕ್ಕೆ ಎಲ್ಲಿಯಾದ್ರು ಹೋಗುವ.

ಇಲ್ಲಪ್ಪ ನಾವೊಂದು ಈಕಡೆನೆ ಸ್ವಲ್ಪಾ celebration ಎಲ್ಲ ಮಾಡ್ತೇವೆ friends ಎಲ್ಲ. ಹ ಅಲ್ಲ ನಾನೊಂದು plan ಮಾಡಿದ್ದೇನೆ ನಾಲ್ದು ಹೊಸ ವರ್ಷಕ್ಕೆ ಚಾರ್ಮಾಡಿ ಹತ್ತಿರ ಹೋಗಿ ಬರುವಾಂತ ಚಾರ್ಮಾಡಿ ತನಕ. ವ ಚಾರ್ಮಡಿಯಾ ಇಲ್ಲ ಚಾರ್ಮಾಡಿ ಆಗ್ಲಿಕ್ಕಿಲ್ಲ ಅಂದ್ರೆ busy ಇರ್ತೇನೆ ನಾನು.

ಮತ್ತೆ ಮರುದಿವಸ ಸ್ವಲ್ಪ ಅದು ಸ್ವಲ್ಪ work ಇದೆ. ಸ್ವಲ್ಪ try ಮಾಡಿ ನೀವು try ಮಾಡಿದ್ರೆ ಆಗ್ತದೆ.

ಹೋದ ವರ್ಷ ಬರ್ಲಿಲ್ಲಪ್ಪ, ಅದರ ಮೊದಲ ವರ್ಷ ಬಂದಿದ್ರಲ್ಲ?

Jolly ಆಗ್ತದೆ ಅಂದ್ರೆ ಒಂದು ಏಳೆಂಟು ಒಂದು ಹತ್ತು ಮಂದಿ ಹೋಗುವ Enjoy ಮಾಡ್ಕೊಂಡು ಗಾಡಿ TT ಉಂಟಲ್ಲಾ ಅವರ್ದು ಅರ್ಜುನ ನಂದು TT ಹ.

ಅದರಲ್ಲೆ ಹೋಗುವ. ಒಬ್ಬೊಬ್ಬರಿಗೆ . ನಾನು ನಿಂಗೆ ಮೂವತ್ತ್ ತಾರೀಖಿಗೆ ಹೇಳ್ತೇನೆ. ಮೂವತ್ತಲ್ಲ, ಒಂದು ಎರಡ್ಮೂರ್ದಿವಸದ ಮೊದಲು ಹೇಳಿ ಅಂದ್ರೆ book ಮಾಡ್ಬೇಕಲ್ಲ.

ಮತ್ತೆ ಅಡುಗೆಯೆಲ್ಲ ಅಲ್ಲೆ ಮಾಡುವ ಒಳ್ಳೆ ಆಗ್ತದಲ್ಲ, ಅದೊಂದು ನೆನಪಲ್ಲ. ನೋಡುವ ಅಡಿಗೆ ಮಾಡ್ಲಿಕ್ಕೆ ಬರ್ತದಾ? ಮತ್ತೆ ಅಡಿಗೆಯೆಲ್ಲ ಬರ್ತದೆ ಹಾಗೆ ನಿಂಗೆ ಬರ್ತದಲ್ಲ ಕೋಳಿದೆಲ್ಲ ನಿಂಗೆ ಬರ್ತದಲ್ಲ?

ಕೋಳಿಯೆಲ್ಲ ತಿನ್ಲಿಕ್ಕೆ ಬರ್ತದೆ ಮಾಡ್ಲಿಕ್ಕೆ ಬರುದಿಲ್ಲ. ಬರಲ್ವಾ ಅದು ಮಾಡುವ ಅದು ಇದ್ದಾರೆ ಎರಡು ಮೂರು ಮಂದಿ ಇದ್ದಾರೆ cook ಇದ್ದಾರೆ.

ಹ ಅದು ಕೋಳಿಯೆಲ್ಲ ಇಲ್ಲಿಂದಲೆ ತಕೊಂಡು ಹೋಗುದು ಮತ್ತೆ ಅಲ್ಲಿ ಬೆಂಕಿ ಹಾಕಿ ಅಲ್ಲೆ ಮಾಡುದು.

ಹ ಅದು dance ಮಾಡ್ಲಿಕೆ ಮಾಡುವ ನೀವ್ ಬನ್ನಿ ನೀವ್ ಬರದೆ ಕುತ್ಕೊಳ್ಬೇಡಿ ಮಾರಾಯ ನೀವು ಇರದಿದ್ರೆ bore. ಆಯ್ತು ಆಯ್ತು ಆಯ್ತು ನೋಡುವ maximum try maximum try ಮಾಡ್ತೇನೆ. ಯಾವುದು ಹ maximum try ಮಾಡ್ತೀರಾ ಮತ್ತೆ ನಿಮ್ಮ friends ಇದ್ದಾರಲ್ಲ ಇಬ್ಬರು ಅವರನ್ನುಸ ಕರ್ಕೊಂಡು ಬನ್ನಿ.

ಅವರು ಒಬ್ಬಾ ಅವ್ನಿಗೆ ಮದ್ವೆ ಮಾರೆ ಈಗ.